ಮತ್ತೆ ಒಂದು ಹುಡುಗಿ ಜೋಕಾಲಿಯನ್ನು ಹತ್ತುತ್ತಿದ್ದಾಳೆ.

ಇನ್ನೊಂದು ಹುಡುಗಿ ಜೋಕಾಲಿ ಹತ್ರ ಬರ್ತಾಯಿದಾಳೆ.

ಮತ್ತೆ ಇಲ್ಲಿ ನ್ನ ಕಂಬಗಳು ಕೂಡ ಕಾಣ್ತಾ ಇದೆ.

ಇಲ್ಲಿ ಅಡಿಗೆ ಮಾಡುವ ವ್ಯಕ್ತಿ ತರ ಶೆಫ್ ಸ್ಟ್ಯಾಚು ಇದೆ.

ಮತ್ತೆ ಅವರ ಮೊಬೈಲ್ ನಂಬರ್ ಕೂಡ ಕಾಣ್ತಾ ಇದೆ.

ಮತ್ತೆ ಗಿಡಗಳು ಕೂಡ ಕಾಣ್ತಾ ಇವೆ.

ಇಲ್ಲಿ ಎಕ್ಸ್ಪ್ರೆಸ್ ಗೋಲ್ಡ್ ಲೋನ್ ಅನ್ನೋದು ಕೂಡ ಕಾಣ್ತಾಯಿದೆ.

ಇಲ್ಲಿ ಇಂಡಿಯನ್ ಆಯಿಲ್ ಅನ್ನೋ ಬೋರ್ಡ್ ಕೂಡ ಕಾಣ್ತಾ ಇದೆ.

ಎರಡು ದೊಡ್ಡದಾದ ಗಾಡಿಗಳು ಕಾಣ್ತಾ ಇದೆ ಮ್--

ಮತ್ತೆ ಮೇಲ್ಗಡೆ ಒಂದು ಕಿಟಕಿ ಕೂಡ ಕಾಣ್ತಾ ಇದೆ.